ಇದರ ಕಲರ್ ಪೂರ ಲೈಟ್ ಪಿಂಕ್ ಲೈಟ್ ಗು ಚಾಕಲೇಟ್ ಕಲರ್ ಅದ.

ಮತ್ತಿಲ್ಲಿ ಗ್ಲಾಸಿ ನ್ಯಾಗ ಎಲ್ಲಾ ರೀತಿಯ ಟೈಮ್ಸ್ ಗೋಳವ ಐಟಮ್ಸ್ ಅವ.

ಮತ್ತಿಲ್ಲಿ ಕೊಬ್ರಿ ಎಣ್ಣಿ ಅವ ಡೆಟೋಲ್ ಅದ.

ಇದು ಒಂದು ದ್ವಾರಕ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅದಾ.

ಆಫೀಸ್ದಾಗ ಒಂದ್ ಎರಡ್ ಮೂರು ಲ್ಯಾಪ್ಟಾಪ್ ಅವ.

ಮತ್ತಿ ಇಲ್ಲೊಂದ್ ಲೈಟ್ ಜೋಗ್ಯಕಿಂದ ಆದ ಲೈಟ್ ಬೀಳೋದು.

ಲೈಬ್ರರಿಯ ಪ್ಲೇ ಅಲ್ಮಾರಿದಾಗ ಬುಕ್ಕುಗುಳ್ ಇಕ್ಯಾರ.

ಇಲ್ಲೋನ್ದ ದೊಡಾದ ಬಿಡ್ಲಿಂಗ್ ಅದ ಬಿಡ್ಲಿಂಗ್ ಗಿಗಿ ಲೈಟ್ ಎಲ್ಲಾ ಹಾಕ್ಯಾರ.

ಮತ್ತ ಇಲ್ಲಿ ಒಂದು ಗಡಿಭಿ ಹಾಕ್ಯಾರ ಒಳಗ ಅದರೊಳಗ ಯಲ್ಲೋ ಕಲರ್ ದು ಲೈಟ್ ಬೀಳತದು.

ಇಲ್ಲಿ ಇಬ್ಬರು ಕುಂತಿ ಏನ್ ಎಗ್ಗ್ ರೈಸ್ ತಿಲ್ಲಾತಾರೋ ಏನ್ ಮಾಡಾತಾರೋ?

ಮತ್ತ ಇದ್ರ್ ಮುಂದ ಎರಡ್ ಚಹಾ ಕಪ್ ಗುಳವ.

ಇದು ಒಂದು ಎಲೆಕ್ಟ್ರಿಕಲ್ ದುಖನ್ ಅದ.

ಈ ದುಖಾನದಾಗ ಬೆಳ್ಳನ್ ಲೈಟ್ ಅವ.

ಒಬ್ಬ ಬೂಟ್ ಹಾಕೊಂಡನ ಒಬ್ಬ ಚಪ್ಪಲಿ ಹಾಕೊಂಡನ.

ಇದು ಒಂದು ಅರಬಿ ಹೊಲದು ಟೈಲರ್ ದುಕಾನ್ ಅದ.

ಇದರಾಗ ಇಬ್ರು ಮನುಷ್ಯರು ಕುಂತಿ ಅರ್ಬಿ ಹೊಲಿಯತ್ತರ.

ಮತ್ತು ಒಂದು ಗಾಡಿ ನಿಂತ್ಯದ್ ಗೇಟಿ ನ್ ಮುಂದ.

ಮತ್ತ ಇದರ ಬಾಜು ಒಂದ್ ಗೇಟ್ ಅದ.

ಇದರ್ ಬಾಜು ಒಂದ್ ಮನಿ ಅದ.

ಅಪಾರ ಒಂದ್ ಕೆಂಪಂದು ಕಲರ್ ಅಂಗಿ ಹಾಕೊಂಡೆದ.

ಅದರ ಬಾಜು ಒಂದ್ ಘಡಿ ಅದ.

ಡೆಮೋ ತೋರ್ಸಲತ್ತಾನ ಒಂದು ತಟ್ಟಿದ್ ಕೊಂಡಿದೂ--

ಮತ್ ಇದರ ಬಾಜು ಡಿಸೈನ್ ಡಿಸೈನ್ ಕೊಂಡಿಗೊಳ ಅವ.

ಇಲ್ಲಿ ಗೇಟಿನ ಬಳಿ ಇಬ್ಬರು ಗಾಡಿ ಮ್ಯಾಗ್ ನಡ್ದಾರ ಒಬ್ಬ ವಾಕಡ್ ನಡ್ದಾನ ಒಬ್ಬ ಈಕಡ್ ಹೊಂಟಾನ.

ಮತ್ ಒಂದ್ ಒಂದು ಗೇಟ್ ಬುಡುಕ ಯಡ್ ಬ್ಯಾರಲ್ ಬ್ಯಾರಾಲ್ಗಳು ಹಾವ.

ಒಬ್ಬ ಮನುಷ್ಯ ಕುಂತಾನ ಈ ಗಾಡಿಗುಳಿಗಿ ಎರಡು ಗಾಲಿ ಅವ.

ಇದ್ರು ಒಳಗ ಮೂರ್ ಕಾರ್ ಗೊಳ್ ನಿಂತವ.

ಅದ್ರ ಮ್ಯಾಗ್ ಇಬ್ಬರು ಕುಂತ್ ನಡ್ದರ.

ಮತ್ತೆ ಒಬ್ಬವ ಅಚ್ಚಕಡ ನಡದಾನ ಒಂದು ಬ್ಯಾನರ್ ಅದ.

ಬೋಲರ್ ಮುಂದ ಮತ್ತ ನಾಲ್ಕೂ ಕುರ್ಚಿ ಹಾಕಿಂದದ.

ಇದರ ಮುಂದ್ ಒಂದು ಶಣ್ ಶಣ್ ಗಿಡಗಳು ಇಕ್ಯಾರ.

ಹುಲ್ಲಿನ್ ಮುಂದ ಒಂದ ಆಲ್ಟೊ ಕಾರ್ ಅದ.

ಗೆಟೀನ್ ಮುಂದ್ ಒಂದ್ ಗಾಡಿ ನಿಂತದ.

ಮತ್ತೊಬಾಕಿ ರೆಡ್ ಟಿ ಶರ್ಟ್ ಹಾಕೊಂಡ್ ಫೋನ್ ನೋಡ್ಲಾತಳ.

ಮಜಿಸಿದಾಗ ಮತ್ತ್ ಒಂದ ಎರಡ್ ಮೂರು ಫ್ಯಾನ್ ಗೋಳ್ ಅವ.

ಮತ್ತಿದಕ ಗ್ರೀನ್ ಲೈಟ್ ಗ್ರೀನ್ ಕಲರ್ ಹಚಿಂದ್ ಅದ.

ಮತ್ ಇವ್ನಿಗ್ ಎರಡು ಕೈಯಂಬತ ಅದನ್ನು ಕಿಸೆ ಇಟ್ಕೊಂಡವನ.

ಇದು ಒಂದು ವಿಲ್ ಚೇರು ಅದೆ ಇಲ್ಲಿ.

ಮತ್ತ್ ಇದು ಚೇರಿ ಗಿ ಬ್ಯಾಂಗಡ ಸುತ್ತಿನಾಂಗ್ ಕಾಣತ್ತದು.

ಇಲ್ಲಿ ಒಂದು ಹೆಣ್ಮಕ್ಳುದು ಮೂರ್ತಿ ಅದ.

ಒಂದು ಕೈ ಮ್ಯಾಕ್ ಮಾಡಿ ಕೈದಾಗ ಹಿಡ್ಕೊಂಡಾಳ.

ಒಂದು ಕೈ ಕೆಳಕ್ ಮಾಡಿ ಕೈದ್ ಕೆಳಾಗ್ ಮಾಡ್ಯಾಳ.

ಇದು ಬುಡುಕ ಲೈಟ್ ಪಿಂಕ್ ಕಲರ್ ದು ಅರ್ಧಹೋಳ್ ಹಾಕಿಂದದ.

ಮತ್ತು ಹೂವಿನ ಪ್ಲೇಟ್ ಡಿಸೈನ್ ಮಾಡಿ ಇದ್ರು ಮ್ಯಾಗ ನಿಂತರ.

ಮತ್ತಿದರ ಇಂಜಿನ್ ಮ್ಯಕೇಳುವ ಅದರ ಗುರ್ಚಿ ಬುಡಕ್ ಹಾಕಿ ಮ್ಯಾಕ್ ಎತ್ಲತ್ತಾನ.

ಮತ್ತ ಇಲ್ಲೊಂದ್ ಬ್ಯಾನರ್ಗುಳದ ಮನುಷ್ಯರ್ದು ಕೈ ಮ್ಯಾಕೆತ್ತದು ಇಳ್ಸದು.

ಮತ್ತ್ ಇಲ್ಲಿ ಕೂರ್ಜಿಗ್ ಹಾಕೋವ ಸಿಮೀಂಟಿನ್ ಕಂಬಗಳ ಅವ.

ಒಬ್ಬರು ದೇವ್ರಾರ ಮತ್ತು ಇದು ಎರಡು ಗಾಲಿ ಅವ.

ಮತ್ತು ಇವ್ರಂಗಿ ಬೆಳ್ಳಂದು ಮತ್ ಮ್ಯಾಗ ಯೆಲ್ಲೊ ಕಲರ್ದು ಶಾಲ್ ಅದ.

ಕನೋಡಿ ಆಜು ಬಾಜು ದಾಗ ಎಲ್ಲಾ ಮಾರಿ ಹಚ್ಕೋಮ ಪೋಡ ರ್ ಗೋಳು ಅವ.

ಇಲ್ಲಿ ಎಲ್ಲೋ ಕಲರ್ ಹೂವ ಆವ.

ಇಲ್ಲಿ ಸೇಣ್ ಪರಗೋಳ ಆಡೋದು ಸಿಮ್ಮಿಂಗ್ ಪೂಲ್ ಅದ ಇದು.

ಮತ್ತ ಇದ್ರ್ ಹಿಂದ ಒಂದು ಅಲ್ಮಾರಿ ಅದ--